ಹಾಗೆಯೇ ಒಬ್ರ ಒಬ್ರರ ಹೆಣ್ಣುಮಕ್ಕಳು ಹಾಗೆಯೇ ಗಂಡುಮಕ್ಕಳು ಕೂಡ ಇದ್ದಾರೆ.

ಇಲ್ಲಿ ಸೆಲ್ ನಂಬರ್ ನೈನ್ ಸೆವೆನ್ ತ್ರೀ ಎಯಿಟ್ ಡಬಲ್ ಸೆವೆನ್ ಜೀರೋ ಡಬಲ್ ಸೆವೆನ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ನೈನ್ ಡಬಲ್ ಎಯಿಟ್ ಸೆವೆನ್ ಜೀರೋ ಎಂದು ಬರೆದಾಗಿದೆ.

ಹಾಗೆಯೇ ಅತ್ಯಂತ ದೊಡ್ಡ ದೊಡ್ಡ ಮರಗಳು ಕೂಡ ಕಾಣಿಸಲಾಗುತ್ತಿವೆ.

ಇಲ್ಲಿ ಕರ್ನಾಟಕ ಪ್ಲಾಸ್ಟಿಕ್ ಹೌಸ್ ಎಂದು ಬರೆದಾಗಿದೆ.

ಇಲ್ಲಿ ಒಂದು ಶ್ರೀ ಸಿದ್ಧರಾಮೇಶ್ವರ ಒಂದು ಗು ಗುಡಿಯು ಕಾಣಿಸುತ್ತಿದೆ.

ಮತ್ತೆ ಇಲ್ಲಿ ಬಹಳಷ್ಟು ಬಟ್ಟೆಗಳು ಒಳಗಡೆ ಚೆನ್ನಾಗಿ ಇಕ್ಕಿರುವುದು ಕಾಣಿಸುತ್ತಿದೆ.

ಮತ್ತೆ ಒಂದು ಬಾ ಬಿಲ್ಡಿಂಗ್ ಕಾಣಿಸುತ್ತಿದೆ.

ಅದರಲ್ಲಿ ಒಬ್ಬ ಮನುಷ್ಯನು ಮಲಗಿ ಆ ಹುಸುವಿನ ಮೇಲೆ ಮಲಗಿಕೊಂಡಿದ್ದಾನೆ.

ಮತ್ತೆ ಹೂವಿನ ಸರಮಾಲೆಗಳು ಉ ಹಾಕಿರುವುದು ಕಂಡು ಬರುತ್ತಿದೆ.